ಇದು ಒಂದು ಇಬ್ಬರು ವ್ಯಕ್ತಿಗಳು ಚೇರ್ ಮೇಲೆ ಕುತ್ಕೊಂಡು ಫೋಟೋ ಗಳನ್ನು ತೆಗೆಸ್ಕೊಂಡಿದರೆ ಮತ್ತೆ ಹೂವಿನ ಡೆಕೋರೇಟ್ ಅನ್ನು ಮಾಡಿದ್ದಾರೆ. ಗ್ರೀನ್ ಕಲರ್ ಮ್ಯಾಟ್. --

ಇದು ಒಂದು ರಸ್ತೆಯಲ್ಲಿ ಒಂದು ಬಸ್ ಕಾಣಿಸ್ತಿದೆ ಮತ್ತೆ ಒಂದು ಲಾರಿ ಕಾಣಿಸ್ತಿದೆ ಮತ್ತೆ ಇನ್ನೊಂದು ಬಸ್ ಕೂಡ ಕಾಣಿಸುತ್ತಿದೆ ಎರಡು ಕಡೆ ಬಸ್ ಗಳು ತುಂಬಾ ಇದಾವೆ.

ಇದು ಒಂದು ಕೃಷ್ಣನ ಮೂರ್ತಿಯಾಗಿದ್ದು ನೋಡೋಕೆ ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಇದು ನೋಡದಾಗ ತುಂಬಾ ಸುಂದರವಾಗಿ ಇದೆ ಅಂತ ಅನ್ಸುತ್ತೆ .